ಬೋಕ್ಸ್ ಎರಡು ಬೋಕ್ಸ್ ಇಟ್ಟಿದಾರೆ ಮೆತ್ತೆ ಇಲ್ಲಿ ಮೆಟ್ಟಿಲುಗಳು ಅದಾವು ಮತ್ತು ಅಂಗಡಿ ಒಳಗಡೆ ಬಹಳಷ್ಟು ಸಾಮಾನುಗಳನ್ನು ಇಟ್ಟಿದ್ದಾರೆ ಮತ್ತಿಲ್ಲಿ --

ಇದು ಒಂದು ಕ್ಲಾಸ್ರೂಮ್ ಈ ಕ್ಲಾಸ್ರೂಮ್ ಒಳಗಡೆ ಬಹಳಷ್ಟು ಸ್ಟುಡೆಂಟ್ಸ್ ಗಳು ಕುಂತಿದ್ದಾರೆ ಮತ್ತಿಲ್ಲಿ ಬೋಟಲ್ ಇದೆ ಟೇಬಲ್ಸ್ ಇದಾವು ಮತ್ತಿಲ್ಲಿ ಬೆಂಚ್ಸ್ ಅದಾವು.

ಇದು ಒಂದು ದೇವಸ್ಥಾನ ಈ ದೇವಸ್ಥಾನದ ಮುಂದುಗಡೆ ಬಹಳಷ್ಟು ಮೆಟ್ಟಲುಗಳು ಅದಾವು ಮತ್ತು ಕಂಬಗಳು ಅದಾವು ಮತ್ತು ದೇವಸ್ಥಾನದ ಮೇಲೆ ಒಂದು ಗೋಪುರವಿದೆ .

ಇದು ಒಂದು ಯಾವುದೆ ದೊಡ್ಡ ಆಫೀಸ್ ಆಗಿರ್ಬೇಕು ಇದರ ಆಫೀಸ್ ನ ಕಲರ್ ಚಾಕಲೇಟ್ ಮತ್ತು ಆಹ್ಹ್ ಆಕಾಶ್ ಕಲರ್ ಇದೆ.

ಮತ್ತಿಲ್ಲಿ ಅದರ ಮುಂದುಗಡೆ ಬಹಳಷ್ಟು ಬೈಕ್ ಗಳು ನಿಂತಿದ್ದಾವೆ ಮಾತ್ತಾ ಬೈಕಿನ ಪಕ್ಕದಲಿ ಒಂದು ದೊಡ್ಡದಾದ --

ಇದು ಒಂದು ಸುಂದರವಾದ ಹೊಲ ಇದು ಹಚ್ಚ ಹಸಿರಾಗಿ ಕಾಣಿಸುತ್ತಿದೆ ಮತ್ತು ಅದರ ಮೆಲೆ ಆಕಾಶ ನೀಲಿ ಕಲರ್ --

ಕಾಣಿಸ್ತಿದೆ ಮತ್ತಿಲ್ಲಿ ಬಹಳಷ್ಟು ಗಿಡಗಳದಾವ ಮತ್ತಿಲಿ ಒಂದು ರೋಡ್ ಇದೆ.

ಆ ಬೇಕಾಗುವ ಸಾಮಾಗ್ರಿಗಳು ಅದಾವು ಇಲ್ಲಿ ಜಾಡು ಅದಾವು ಮುಂದುಗಡೆ ಮತ್ತಿಲ್ಲಿ ಗ್ಲಾಸ್ ಐತಿ ಲೈಟ್ಸ್ ಅದಾವು ಒಳಗಡೆ ಫ್ಯಾನ್ ಐತಿ.

ಇದನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದು ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಮತ್ತಿಲ್ಲೆರಡು ಚೇರ್ಗಳ್ದಾವ ಆ ಹೂವಿನ ಕಲರ್ ಕೆಂಪು.

ಇದು ಒಂದು ಹೂವಿನ ಅಂಗಡಿ ಈ ಹೂವಿನ ಅಂಗಡಿ ಒಳಗೆ ಬಹಳಷ್ಟು ಹೂವಗಳದವ್ ಹೂವಿನ ಮಾಲೆಗಳದಾವು ಆ ಹೂವಿನ ಮಾಲೆಗಳ ಕಲರ್ --

ಮತ್ತಿಲ್ಲಿ ಒಬ್ಬ ಅಂಕಲ್ ಟೇಬಲ್ ಪಕ್ಕದಲ್ಲಿ ಒಬ್ಬ ಅಂಕಲ್ ನಿಂತ್ಕೊಂಡಿದ್ದಾನೆ ಮತ್ತ್ ಲೈಟ್ಸ್ ಅದಾವು ಫ್ಯಾನ್ಸ್ ಅದಾವು.

ಮತ್ತಿಲ್ಲಿ ಕಿಟ್ಕಿಗಳದಾವು ಏಳು ತರ ಚೇರ್ ಗಳದಾವು ನೀಲಿ ಮತ್ತು ಕೆಂಪು ಕಲರ್ ಅದಾವು.

ಇದು ಒಂದು ಹಾಲ್ ದೊಡ್ಡದಾಗಿದೆ ಇದೊಂದು ಹಾಲ್ ಇಲ್ಲಿ ಬಹಳಷ್ಟು ಚೇರ್ಗಳನ್ನು ಇಟ್ಟಿದ್ದಾರೆ ಇಲ್ಲಿ ಕಿಟ್ಕಿ ಅದಾವ ಲೈಟ್ಸ್ ಅದಾವ ಫ್ಯಾನ್ ಅದಾವ್.

ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಮತ್ತೆ ಇಲ್ಲಿ ಗೇಟ್ ಇದಾವು ಮತ್ತ ಅಕ್ಕಪಕ್ಕದಲ್ಲಿ ಕಾಂಪೌಂಡ್ ಗಳದಾವ್ ಆ ಕಂಪೌಂಡಿನ ಮೇಲೆ --

ಮತ್ತ ಅದರ ಪಕ್ಕದಲ್ಲಿ ಮೆಟ್ಟುಗಳದಾವ ಮತ್ತೊಂದು ಸ್ಕೂಟಿ ನಿಂತಿದೆ ಅಲ್ಲಿ.

ಇಲ್ಲಿ ಒಂದು ಕೆರೆ ಇದೆ ಆ ಕೆರೆ ಒಳಗೆ ಬಹಳಷ್ಟು ಬೋಟ್ ಗಳಾದಾವು ಅವು ಬೋಟಿನ ಕಲರ್ ಕೇಸರಿ ಕೆಂಪು ನೀಲಿ ಬಿಳಿ --

ಆ ಕಟ್ಟೆಯ ಮೇಲೆ ಬಹಳಷ್ಟು ಜನಗಳು ನಿಂತ್ಕೊಂಡಿದ್ದಾರೆ ಮತ್ತು ಅದರ ಮೇಲೆ ಒಂದು ಅ ಮೆಟ್ಟಿಲುಗಳು ಇದಾವೆ ಮತ್ತು ಅದರ ಮೇಲೆ ಬಹಳಷ್ಟು --

ಚೊಕ್ಲೇಟ್ ಕಲರ್ ಮ್ಯಾಟ್ ಹಾಕಿದ್ದಾರೆ ಮತ್ತು ಇಲ್ಲೊಂದು ಸ್ಟ್ಯಾಂಡ್ ಇದೆ ಒಂದು ಸಣ್ಣದೊಂದೈತಿ ಒಂದು ದೊಡ್ಡದೊಂದೈತಿ ಸ್ಟ್ಯಾಂಡ್ ಸುತ್ತಮುತ್ತಲು ಗಿಡಗಳು ಮತ್ತು ಬಿಲ್ಡಿಂಗ್ ಗಳು ಅದಾವು.

ಇದು ಒಂದು ದೇವಸ್ಥಾನ ಈ ದೇವಸ್ಥಾನವನ್ನು ತುಂಬ ಚೆನ್ನಾಗಿ ಬಣ್ಣವನ್ನು ಹಚ್ಚಿದ್ದಾರೆ ಈ ಬಣ್ಣದ ಕಲರ್ ಗುಲಾಬಿ ಮತ್ತಿ ಕೇಸರಿ --

ಗೋಲ್ಡನ್ ಕಲರ್ ಮತ್ತು ನೀಲಿ ಕಲರ್ ಹಸಿರು ಕಲರ್ ಕೆಂಪ್ ಕಲರ್ ಕೇಸರಿ ಕಲರ್ .